ಹಾ ಹೌದಾ ಆ ನಂಗೆಸ ಒಂದು business open ಮಾಡ್ಬೇಕಿತ್ತು ಹಾಗೆ ನಿಮ್ಮ್ ಹತ್ರ ಸ್ವಲ್ಪ sa~ suggestion ತಕೊಳ್ವ ಅಂತೇಳಿ ನಿಮ್ಗೆ ನಾನು call ಮಾಡಿದ್ದು. ಓ ಹೌದಾ ಹಾ ಹೇಳಿ ಹೇಳಿ? ಅಂದ್ರೆ ಹೇಗೆ ಅದರ ಇದು ಎಂತ profit margin ಮತ್ತೆ ನೀವು ಎಲ್ಲಿಂದ ಅದನ್ನು ಖರೀದಿಸ್ತೀರಿ?

ಅಂದ್ರೆ profit ಈಗ start ಆದದ್ದು ಅಷ್ಟೇ ಅಲ್ಲ so ಏನ್ಸ ಹೇಳಿಕ್ಕಾಗುದಿಲ್ಲ ಆದ್ರೆ ನಡಿತಾ ಇದೆ ಸ್ವಲ್ಪ ಸ್ವಲ್ಪ ಮಾತ್ರ ಇರುದು customers ಎಲ್ಲ publicity ಆದ್ಮೇಲೆ ಬರ್ಬೋದು ಅನ್ಸತ್ತೆ. ಹಾ ಹೌದಾ. ಹಾ ನಿಮ್ಮ ಇದು ಈ ಗ್ರಾಹಕರಿಗೆ ಎಂತಾದ್ರು ಅವ್ರನ್ನು ಗ್ರಾಹಕರನ್ನು ಬರಿಸ್ಲಿಕ್ಕೆ ಎಂತ strategy ಉಂಟ ನಿಮ್ಮಲ್ಲಿ?

ಅಂದ್ರೆ ಈ advertisement ಎಲ್ಲಾ ಕೊಡ್ತೀರಲ್ಲ ಅದೇ ಯಾವ ರೀತಿಯಲ್ಲಿ ಕೊಡ್ತೀರಿ ಅಂತ? ಹಾ ಅದೇ social media ದಲ್ಲೆಲ್ಲ ಹಾಕಿದ್ದೇವೆ ಆ ಇದು ಏನು friends ಎಲ್ಲ ಇದ್ದಾರಲ್ವ ಅವ್ರತ್ರ ಎಲ್ಲ ಹೇಳಿದ್ದೇನೆ.

ಹಾ ಹೌದು ನೀವು ಕೂಡ ಹೇಳಿ friends ಎಲ್ಲ ಯಾರಾದ್ರೂ ಇದ್ರೆ. ಹಾ ನಿಮ್ಮ ಅಲ್ಲಿ ಎಲ್ಲಾ ರೀತಿಯಾ ಈ ಗಿಡಗಳೆಲ್ಲ ಉಂಟಾ? ಹಾ ಉಂಟು ಎಲ್ಲಾ ರೀತಿದ್ದು ಉಂಟು. ಎಲ್ಲಾ ತುಂಬಾ ಹೋಗ್ತಿದೆ, ಇಷ್ಟ ಆಗ್ತದಲ್ಲ ಬೇಗ ಎಲ್ರಿಗೂ ಅದನ್ನೆಲ್ಲಾ ತಕೊಂಡು ಹೋಗ್ತಾರೆ. ಹೌದು ನಮ್ಮ ಮನೆಯಲ್ಲಿಸ ಇಲ್ಲಿ ಒಂದು ನಾಲ್ಕ್ ಐದು ನಾಲ್ಕ್ ಐದು ಅಂತಲ್ಲ ಸ್ವಲ್ಪ ಗಿಡಗಳು ಉಂಟು ಅಂದ್ರೆ ಹೌದು. ಈಗ ಅದು ಈ ಬೀಜಗಳೆಲ್ಲ ಬರ್ತದಲ್ವ ಅದು ಈಗ ಗೊತ್ತಾಗ್ಲಿಲ್ಲ ಯಾರಿಗೂ ಹಾಗೆ ಎಲ್ಲಾ ಇದೆ ಅಂತ ಇನ್ನು ಗೊತ್ತಾದ್ಮೇಲೆ ಎಲ್ಲ ಬರ್ಬೋದು ಜನ್ರೆಲ್ಲ. ಹೌದು ಹೌದು ಆ ನಿಮ್ಮಲ್ಲಿ ಈ roses ದು ಮಾತ್ರ ಅಂದ್ರೆ ಈ ಹೂಗಳ ಗಿಡಗಳು ಮಾತ್ರ ಇರುದಾ ಅಥವಾ ಎಲ್ಲಾ ರೀತಿದುಸ ಉಂಟ? ಇಲ್ಲ ತರಕಾರಿ ಅದೆಲ್ಲವೂ ಇದೆ, ಈಗ ಬೀಜಗಳೆಲ್ಲ ತಂದು ಇಟ್ಟಿದ್ದೇವೆ.

ಹೂಗಳಿದ್ದು ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಇದೆ, ಮತ್ತೆ ಬೀಜಗಳನ್ನೆಲ್ಲ ತಂದು ಇಟ್ಟಿದ್ದೇನೆ. ಹೌದು ಮತ್ತೆ ನಿಮಿಗೆ ಒಳ್ಳೆ ಮೆಣಸು ಅದ್ರಲ್ಲೆಲ್ಲಾ ಒಂದು ಒಳ್ಳೆ profit ಅಲ್ಲಾ? ಹ್ಮ್‌ ಅದೌದು. ಮತ್ತೆ ನೀವು ಕೂಡ start ಮಾಡ್ಲಿಕ್ಕಿದ್ದೀರಂತಲ್ಲ ಯಾವಾಗ? ನೋಡ್ಬೇಕ್ ಅಷ್ಟೇ , ಇನ್ನುಸ ಆ bank ಅಲ್ಲಿ loan ಎಲ್ಲ ತೆಗಿಬೇಕ್ ಅಷ್ಟೆ.

ಹಾ ಹೌದು ಅದಕ್ಕೆ ಸ್ವಲ್ಪ ಇದು ಬೇಕಾಗ್ತದಲ್ಲ funding ಎಲ್ಲಾ. ಹ್ಮ್‌ ಹೌದೌದೌದು. ಆಯ್ತು ಸರಿ ಹಾಗಾದ್ರೆ ಇನ್ನೊಮ್ಮೆ call ಮಾಡ್ತೇನೆ, bye .

ಎಲ್ಲರಿಗೂ ನಮಸ್ಕಾರ, ನಾನು ಚೈತ್ರಾ ಇವತ್ತು ನಾನು ಆ ಯಾರ ಬಗ್ಗೆ ಮಾತಾಡತೇನಂದ್ರ the man who works in acres not in hours . ಅಂದ್ರ ಒಬ್ಬ ಯಾವೊಬ್ಬ ವ್ಯಕ್ತಿ ತಾಸಿಗಂಟಲೆ ಕೆಲ್ಸಾ ಮಾಡಂಗಿಲ್ಲ ಬದ್ಲಾಗಿ ಈ ಭೂಮಿನಾಗ ಕೆಲಸಾ ಮಾಡ್ತಾನಲ್ಲಾ, ಅವ್ರ ಬಗ್ಗೆ ನಾ ಇವತ್ತ ಮಾತಾಡತೇನಿ. ಎಲ್ಲರಿಗೂ ಗೊತ್ತಾಗಿರಬಹುದ ನಾ ಯಾರ ಬಗ್ಗೆ ಮಾತಾಡತೇನಿ ಅಂತಂದ, ಅದ ಯಾರಂದ್ರ ನಮ್ಮ ದೇಶದ ಬೆನ್ನೆಲುಬಾಗಿರುವಂತ ರೈತರ ಬಗ್ಗೆ. ಆ ದೇಶದ ರೈತರನ್ನ ದೇಶದ ಬೆನ್ನಲುಬು ಅಂತ ಕರೀತಾರ, ಯಾಕಂದ್ರ ಇಡೀ ದೇಶಕ್ಕ ಅನ್ನಾ ಹಾಕೊರ ರೈತರ, ಆದರಿಂದ ದೇಶದ ಬೆನ್ನೆಲುಬು ಅಂತ ರೈತರನ್ನ ಕರೀತಾರ. ನಿಜವಾಗ್ಲೂ ಅನ್ಯಾಯ ಆಗ್ತಿರೋದ ರೈತರಿಗ, ಯಾಕಪ್ಪಾ ಅಂತ ಅಂದ್ರ ಅವ್ರು ಯಾವ್ದು ಅದುರುದ್ ಭೂಮಿಗ ಹಾಕಂತ ಯಾವದ ಯಾವದೇ ಒಂದು. Products ನ ತಗೊಂಡ್ರು ಅದಕ್ಕ correct ಇಷ್ಟ ಇಷ್ಟ ಬೆಲೆ ಅಂತ ಅವ್ರ್ ಕೊಟ್ಟ ತಗೊಬೇಕ. ಅವ್ರದ ಬೆಲೆ ಅವ್ರದ ಬೆಳೆ ಬಂದಾಗ ಅದಕ್ಕ ಇಷ್ಟ rate ಅಂತಂದ ಸರ್ಕಾರ ಮೀಸಲು ಮಾಡಿಲ್ಲಾ. ಆದ್ರಿಂದ ರೈತರಿಗೆ ತುಂಬಾ ಆ ಆ ತುಂಬಾ ಕಷ್ಟಾ ಆಗತೇತಿ ಅವ್ರ ಜೀವನಾ, ಆಮೇಲೆ correct time ಗ ಮಳಿ ಆಗಂಗಿಲ್ಲಾ ಸರಿಯಾಗಿ ಬೆಳೆ ಬರಂಗಿಲ್ಲಾ. ಆದ್ರಿಂದ ರೈತರ ಕುಟುಂಬಾ ಇನ್ನು ಎಲ್ಲಾ ದೇಶಾನು ಅಭಿವೃದ್ಧಿ ಆದ್ರುನು. ರೈತರು ಇನ್ನು other ಲೆಕ್ಕದಾಗ ಅದಾರ, ಅವ್ರದು ಅಭಿವೃದ್ಧಿ ಮಾಡ್ಬೇಕಾಗಿರುದು, ಈ ದೇಶದ ಕರ್ತವ್ಯ ಆಗೇತಿ. ಅದನ್ನ ಮರತಾರಂತ, ಎಲ್ಲೊ ಒಂದ ಕಡೆ ಮರತಿದಾರೆನೊ ಅಂತ ನನ್ನ ಅಭಿಪ್ರಾಯ ಆಗತೇತಿ, ಯಾಕಂತದ್ರ ನಿಜವಾಗ್ಲು ತೊಂದರೆಯಾಗತ್ತಿರುದು ಅವ್ರಿಗೆ ಅಲ್ಲಾ. ಈಗ ನಾವು ನಮ್ಮ ದೇಶದಾಗ ಯಾರೊ ಒಬ್ಬರ ಒಬ್ಬ Doctor ಇರಬಹುದು, Advocate ಇರಬಹುದು, Teacher ಇರಬಹುದು, Lecturer ಯಾರನ್ನರ ಆಗಲಿ ಜೀವನಾ ನಾವು ಒಂದ ಅಲ್ದ. ವರ್ಷದಾಗ ಒಂದ ಸರ್ತಿನಾರೊ, ಅಥವಾ ತಿಂಗಳಿಗೆ ಒಂದ ಸತಿನಾರೊ ಭೆಟ್ಟಿ ಆಗಾಕ ಇಷ್ಟ ಪಡಾತೀವ್ ಪಡತೇವಿ. ಆದ್ರ, ಒಂದ ದಿನದಾಗ ಮೂರ್ ಹೊತ್ತು ನಾವು ರೈತರ ನೆನಸ್ತೇವಿ, ಮೂರ್ ಹೊತ್ತು ನಮಗ ಊಟಾ ಬೇಕಲ್ಲಾ ಆ time ದಾಗರ ನಾವು ರೈತರ ನೆನಸತೇವಿ. ಆದ್ರಿಂದ ಎಲ್ಲಾರು ಏನ ಮಾಡಬೇಕಂತಂದ್ರ, ಊಟಕ್ಕ ನಿಮ್ಗ ಸಿಕ್ಕಿರೊ ಅನ್ನಕ್ಕ ಬೆಲೆ ಕೊಡ್ಬೇಕ. ಅದ ನೀವೀಗ ಊಟಾ ಮಾಡತೀರಿ ಅಂದ್ರ ಅದು ಎಷ್ಟೋ ರೈತರದ್ದ್ ಬೆವರಿನ ಪ್ರತಿಫಲ ಆಗಿರ್ತೇತಿ, ಅದ್ರಿಂದ ದಯವಿಟ್ಟು ಯಾರು ಅನ್ನಾನ waste ಮಾಡಬಾರದ. ನೀವ್ ತಿನ್ನತಿರೋ ಅನ್ನದ ಮೇಲೆ ಎಷ್ಟೋ ರೈತರದ್ದು family ನಿಂತಿರ್ತೇತಿ, ಅವ್ರ ಅಲ್ಲಿ ಕೆಸರನಾಗ ನಿಂತ ಕೆಲಸ ಮಾಡಿದ್ರ ಮಾತ್ರ ನಮಗ ಇಲ್ಲಿ ಊಟಾ ಚೊಲೊ ಸಿಗ್ತಿರ್ತೇತಿ. ಆದರಿಂದ ಯಾರೂ ರೈತರನ್ನ ಕೀಳಾಗಿ ನೋಡ್ಬಾರದ, ರೈತರ ನಮ್ಮ ದೇಶದ ನಮ್ಮ ದೇಶದ ಆಸ್ತಿ ಅಂತ ನಾವ ತಿಳ್ಕೊಬೇಕ, ಯಾಕಂದ್ರ ಈಗ ನಮ್ಗ ರೊಕ್ಕ ಇಷ್ಟ ಬರಾತೀತಿ. IT BT companies ಅಷ್ಟ develop ಆಗ್ಯವು ಅಂದ್ರ, ರೊಕ್ಕ ತಿನ್ನಾಕ ಆಗಂಗಿಲ್ಲಾ ಎಂತ ನೀನ್ ಇದ್ ಅದಿ ಅಂತಂದ್ರು ರೊಕ್ಕ ತಿನ್ನಾಕ ಆಗಂಗಿಲ್ಲಾ. ಯಾರ್ ಕಡೆನೂ ಆದ್ರಿಂದ ಎಷ್ಟೇ ನೀನ್ ದೊಡ್ಡ ವ್ಯಕ್ತಿ ಆದಿ ಅಂದ್ರು ತಿನ್ನಾಕ ಅನ್ನ ಅಂತರು ಬೇಕ ಬೇಕ, ಅದನ್ನ ಕೊಡೋದು ನಮ್ಗ ರೈತರ, ಅದಕ್ಕ ರೈತರಿಗ ರೈತರನ್ನ ಅಭಿವೃದ್ಧಿ ಮಾಡ್ಬೇಕ ಸಾವಿರದ ಇದ. ಎರಡನೇ ಮಹಾ ಯುದ್ಧ ಸಂದರ್ಭದಾಗ ಬಾಳ ಜನಕ್ಕ ಊಟದ ಬಾಳ ತೊಂದರೆ ಆಯ್ತ್ ಅವಾಗ ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿ ಅಂತ ಮಾಡಿದ್ರ, ಅದರಿಂದ ಏನಾಯ್ತು ಅಂತ ಅಂದ್ರ, ಈಗ ಒಂದ ಎಕ್ರೆ ಜಮೀನದಾಗ ಹತ್ತ್ ಕ್ವಿಂಟಲ ಬೆಳ್ಯಾತಿದ್ರ ಅಂತ ಅನ್ಕೊಂಡ್ರಾ. ಅವ್ರು technology ನ ಉಪಯೋಗ ಮಾಡಿ, ಇಪ್ಪತ್ತು ಕ್ವಿಂಟಲ ಹದಿನೈದು ಕ್ವಿಂಟಲ ಬರೊ ತರಾ technology ನ ಕಂಡು ಹಿಡಿದರು. ಅದನ್ನ ಈಗ ಎಲ್ಲಾ ರೈತರು ಅಳವಡೆ~ ಅಳವಡನೆ ಮಾಡ್ಕೊಂಡಾರ ಅದ, ಮತ್ತ fertilizers ಆದ ಇದ ಹಾಕಿ ಹೆಚ್ಚ್ ಹೆಚ್ಚು ಏನದು ಬೆಳೆ ಬರುತರ ಮಾಡಾತರ. ಯಾಕಂದ್ರ ನಮ್ಮ ದೇಶದ population ತುಂಬಾ ಆಗೇತಿ, ಬಾಳ ಅಂದ್ರ ಬಾಳ ಎಷ್ಟ್ ನೂರಾ ಮೂವತ್ತೈದು ಕೋಟಿ ದಾಟೇತಿ. ಅಷ್ಟು ಜನಕ್ಕ ಅನ್ನಾ ಹಾಕ್ಬೇಕಂದ್ರ ಏನಾರ ಒಂದು ಅವ್ರು technology ನ ಉಪಯೋಗ ಮಾಡಬೇಕಲ್ಲಾ, ಅದನ್ನು ಅವ್ರು ಅನ್ವಯ ಮಾಡ್ಕೊಳತಾರ ಆದ್ರು ಇನ್ನು. ಇನ್ನು ಹಿಂಗ ಏನರ, ಎಲ್ಲಾನು ಎಲ್ಲಾರು ಎಲ್ಲಾ ಕೆಲಸಾನು ಬಿಟ್ಟು ಎಲ್ಲಾರು ಏನ ಅನ್ಕೊಂತಾರ ರೈತರ ಆಗಾಕ ಇಷ್ಟ ಪಡಂಗಿಲ್ಲಾ. ಎಲ್ಲರು ನಾವ software ಕೆಲಸ ಮಾಡ್ಬೇಕ, ನಾ government job ಮಾಡ್ಬೇಕ white collar job ಮಾಡ್ಬೇಕ, ಅಂತನೇ ಎಲ್ಲಾರು ಇಷ್ಟ ಪಡಾತಾರ. ಹಂಗ ಎಲ್ಲಾರು ಇಷ್ಟ ಪಟ್ರ ಇದ್ದಿದ ಭೂಮಿಯೆಲ್ಲಾ urbanization ಆಗಿ, ಎಲ್ಲಾನು develop ಆಕೂಂತ ಹೋದ್ರ, ಎಲ್ಲರು ಊಟಾ ಮಾಡಾಕ ಯಾರಗೂ ಊಟಾನು ಸಿಗಂಗಿಲ್ಲಾ, ಅಂತಾ ಪರಿಸ್ತಿತಿನು ಇನ್ನು ಸ್ವಲ್ಪ ಸ್ವಲ್ಪ ದಿನದಾಗ ಬರಾತೈತಿ. ಅದಕ್ಕ ಎಲ್ಲಾರೂನು ತಲಿನ ವಿಚಾರ ಮಾಡ್ರಿ, ಯಾಕಂದ್ರ ಏನ್ ಇತ್ತಂದ್ರು ನಾವ್ ಊಟಾ ಮಾಡಾಕ ಅಂತರು ಅನ್ನಾ ಬೇಕ ಬೇಕ, ಆದರಿಂದ ಎಲ್ಲರು ಸ್ವಲ್ಪ ರೈತರ ಕಡೆನು ಮನಸ ಕೊಡ್ರಿ ಅಂತ ಹೇಳಾಕ ಇಷ್ಟ ಪಡ್ತಿನಿ. ಆಮೇಲೆ ಏನ ಅಂತಂದ್ರ, ರೈತರು ತಮ್ಮ ಈಗ ಇನ್ನು ಕೆಲವೊಂದು ಹಳ್ಳಿಗಳಲ್ಲಿ organic farming ಅಂತಂದ್ರ ಸಗಣಿ ಗೊಬ್ಬರನ, ಅದನ್ನ use ಮಾಡ್ಕೊಂಡು. ಇದು ಮಾಡಾತಾರ, ಏನದು ಬೆಳೆ ಬೆಳ್ಯಾತಾರ ಅದ್ರಿಂದನು ಬಾಳ ಪೌಷ್ಟಿಕಾಂಶ ಎಲ್ಲಾ ಸಿಗತ್ತೆ, ಹಳ್ಳಿಗಳಲ್ಲಿ ವಾತಾವರಣ ಇನ್ನು ತುಂಬಾ pure ಆಗೇ ಇದೆ. ಯಾಕಂದ್ರೆ ಅವ್ರೆಲ್ಲಾ ಏನ ಮಾಡ್ತಾರ ತಾವ್ ಬೆಳೆದಿರೋ ಆಹಾರನ ಊಟಾ ಮಾಡ್ತಾರ, ಅದಕ್ಕ ಅವ್ರು ಅಷ್ಟ ಗಟ್ಟಿ ಮುಟ್ಟಾಗಿ ಇರ್ತಾರ. ಆ ಹಳ್ಳಿ ವಾತಾವರಣ ಏನು full ಏನ ಹಸಿರು ಎಲ್ಲಾ ಇರತ್ತೆ, ಅದಕ್ಕ ಅವ್ರ ಬಾಳ ಖುಷಿ ಖುಷಿಯಾಗಿ ಜೀವನಾ ಮಾಡ್ತಿರ್ತಾರ, ಅದ ಈ city ಲೆಕ್ಕಕ್ಕ ಹೋದ್ರ ಎಲ್ಲಾರು ಎನಾಕ್ಕರ? ಎಲ್ಲಾರು full pressure ನಾಗ, ವಟ್ಟ environment pollution ಇರಬಹುದು, ಇವೆಲ್ಲಾ ಏನ್ ನೋಡಿದ್ರ ಹಳ್ಳಿನ ಜೀವನಾ better ಅನ್ಸಾತೇತಿ.

ಆಹ್ hai ಸಾಧನಾ ಹೇಗಿದ್ದೀರಿ? ನಾನ್ ತುಂಬಾ ಚೆನ್ನಾಗಿದಿನಿ ನೀವ ಚೆನ್ನಾಗಿದಿರಾ? ಆಹ್ happy Christmas ರಿ. ನಿಮ್ಗು ಕೂಡಾ Christmas ಹಬ್ಬದ ಶುಭಾಶಯಗಳು. ಆಹ್ ಮತ್ತೆ ನ್ರೀ ಇವತ್ತ ವಿಶೇಷಾ ಹಬ್ಬದ್ದ? ಹಬ್ಬದ್ದ ಏನ ನೋಡ್ರಿ ವರ್ಷಕ್ಕ ಒಂದೇ ಒಂದ್ ಹಬ್ಬ ನಮ್ದು ಅದನ್ನ ತುಂಬಾ ಚೆನ್ನಾಗಿ ಒಂದು ವಾರ ಹಬ್ಬ ಆಚರಸ್ತೇವಿ. ಹೋಗ ಬಂದ್ರಿ church ಗೆ? ಹೋಗ ಬಂದೆ ನೋಡ್ರಿ ಇವಾಗ ತಾನೆ ಹೋಗಿದ್ವಿ.

ಮನೆಯೊಳಗೆಲ್ಲಾ ಚೆನ್ನಾಗಿ ಅಡುಗೆ ಮಾಡಿ sweet ಎಲ್ಲ ಮಾಡಿದ್ವಿ church ಗ ಹೋಗಿದ್ವಿ ಮತ್ತ ನೀವು ಹೋಗಿದ್ರಿ? ಆಹ್ ಎಲ್ಲ ನೆಂಟ್ರ ಬಂದಿದಾರೆನೊ? ಬಂದಿದಾರೆ ಹಬ್ಬಕ್ಕೆ ಇದು ಒಂದೆ ವರ್ಷ ನಮ್ಗ ಒಂದೇ ಹಬ್ಬ ವರ್ಷಕ್ಕೆ ನಾವ ಅಮಾವಾಸ್ಯೆ ಹುಣ್ಣಿಮೆ ಆ ತರ ಯಾವ್ದೆ ಹಬ್ಬಗಳನ್ನ ಮಾಡಲ್ಲಾ. ಇದೊಂದು ಮತ್ತೆ Good Friday ಎರಡ್ ಮಾಡ್ತೀವಿ. ಹೋಗ ಬಂದ್ರಿ ನೆಂಟ್ರಯೆಲ್ಲಾ ಬಂದಿದಾರೆನೊ ಮನಿಗೆ? ಮನೆಗೆ ತುಂಬಾ ಜನ ನೆಂಟ್ರು ಇದಾರೆ ಅದೇ ನಮ್ದು.

ನಮ್ಮ ಮನೆಗು ತುಂಬಾ ಜನ ಬಂದಿದಾರೆ ನೋಡ್ರಿ.

ಎಲ್ಲ ಆಹ್ ಅಡಗಿ ಸಿಹಿತಿಂಡಿ ಎಲ್ಲ ಮಾಡುದ ಇರ್ತಾವ ಅಲ್ರಿ ಮತ್ತ. ಇರ್ತಾವ್ರಿ ಮಾಡೋದ ಈಗ ಹಬ್ಬ ಹರಿದಿನ ಬಂದ್ರ ದಿನಕ್ಕಿಂತ ಹೆಚ್ಚಗಿ ಕೆಲ್ಸ ಆಹ್ ಈ ಮಕ್ಳುನು ಬೇರೆ ಬೇರೆ ಬೇರೆ ಕೇಳ್ತಾರ ಅವ್ರಿಗು ಬೇರೆ ಬೇರೆ ಸಿಹಿ ತಿಂಡಿ ಮಾಡಿ ಕೊಡೋದ ದೊಡ್ಡವ್ರಿಗನು ಮಾಡಿ ಕೊಡೋದ ಆಹ್. ದಿನಾ ಮಾಡೋದಕ್ಕಿಂತ ಹಬ್ಬಕ್ಕ ಹೆಚ್ಚಗಿ ಕೆಲ್ಸ ಇರ್ತೆತ್ರಿ. ಹೌದ್ರಿ ಹೌದ ಹೌದ ಇದ ಮತ್ತ ವರ್ಷಕ್ಕೊಂದ ಹಬ್ಬ ಅಲ್ರಿ ಮತ್ತ ತಿಂಗ್ಲಾನ್ಗಟ್ಲೆ ಬರೆ ಸ್ವಚ್ಛ ಮಾಡೋದ್ರೋಳಗ ಹೋಗಿರ್ತೆತಿ ನೋಡ್ರಿ. ಸ್ವಚ್ಛ ಮಾಡೋದ್ರಾಗ ಹೋಗಿರ್ತೆತ್ರಿ ಮತ್ತ ಒಂದ ವಾರಗಟ್ಲೆ ಇರುತ್ತ ಅದ ಹಬ್ಬ ನಮ್ಮಗ. ಆಹ್ ಹೌದ್ರಿ ಆಹ್ ಎಲ್ಲ star ಹಾಕುದು ಮತ್ತ carrels ಗೆಲ್ಲಾ ಬರ್ತಾರ ಅಲ್ರಿ. ಅದ ಮತ್ತ ಆಹ್ ಆಹ್ ಮತ್ತ ಅವ್ರಿಗು ಎಲ್ಲ ಚೊಲೋತಂಗ ಎಲ್ಲ ಮಾಡಿ ಕಳ್ಸುದ ಇರ್ತೆತಿ ಅಲ್ರಿ ಊಟ ಉಪಚಾರ ಎಲ್ಲ ಮಾಡಬೇಕ ಅಲ್ರಿ ಮತ್ತ ಬಂದಿರ್ತಾರ ಅಂದಮ್ಯಾಲ ಮತ್ತ ಹಂಗ ಹೆಂಗ ಕಳ್ಸಾಕ ಆಕ್ಕೇತ್ರಿ ಅವ್ರಿಗೆ. ಆಹ್ ನಮ್ದು ಹಂಗ ನೋಡ್ರಿ ಒಂದ welcome Christmas ಲಿಂದ start ಆತ ಅಂದ್ರ January ಮೂವತ್ತೊಂದರ ತನಾ ಇರ್ತೆತಿ ನೋಡ್ರಿ ಹೊಸ ವರ್ಷದ ತನಾನು ಆಹ್ ಆಹ್ ಆಹ್. ತಿಂಗಳಾನಗಂಟ್ಲೆ ಮಾಡೋದ ನೋಡ್ರಿ ಹಬ್ಬ. ನಮ್ದು ಹಂಗ ಒಂದ ತಿಂಗಳ ನಮ್ದ ಹಿಂದಿನ ತಿಂಗಳಿ November ಕ್ಕೆಲ್ಲಾ ಸ್ವಚ್ಛ ಮಾಡ್ಬೇಕ ಒಂದ ತಿಂಗಳ ಹಬ್ಬ ಮತ್ತ ನೆಂಟ್ರ ಬರೋದು ಹೋಗೋದು.

ಕೆಲ್ಸಾ ಬೇರೆ ಹಬ್ಬದ ಕೆಲ್ಸಾ ಬೇರೆ.

ಹ್ಮ ಆದ್ರ ಇದ ವರ್ಷಕೊಮ್ಮೆ ಇರ್ತೆತಿ ಅಲ್ರಿ ಮತ್ತ ಅದಕ್ಕ ಎಲ್ಲ full ಜೋರದಾರ ಮಾಡೋದ ಎನಿದ ಹಗೆಲೆಲ್ಲಾ ಬರೋದ ಹಂಗ ಅಲ್ಲಾ ಆಹ್ ಹಂಗ. ಮತ್ತ ಇದಕ್ಕ ಅಮವಾಸಿಗೆ ಹುಣ್ಣಿವಿಗೆ ಅಂತ ಹೇಳಿ. ಆಹ್ ಹೌದ್ರಿ ಅವ್ರದೆಲ್ಲಾ ಬರ್ತಾ ಇರ್ತಾವ ನಮ್ದ ಆದ್ರ ವರ್ಷಕ್ಕ ಒಂದೇ ಸರ್ತಿ ಅದಕ್ಕ ಅಂತ ಹೇಳಿ ನಾವ grand ಮಾಡ್ತೇವಿ full . ಆಹ್ ಹೌದ್ರಿ ಮತ್ತೇನ ಪಟಾಕ್ಷಿ ಅದೆಲ್ಲಾ ಹಾರಸ್ತೇರ ಏನ ನೀವು? ನಾವು ಇಲ್ಲ ಪಟಾಕ್ಷಿ ಏನ ಹಾರ್ಸಾಂಗಿಲ್ರಿ.

lighting stars ಎಲ್ಲ ಹಾಕಿರ್ತೆರ ಏನ? ಆಹ್ ಮನಿ full decorate ಮಾಡಿರ್ತೆವ್ರಿ lighting ಎಲ್ಲ.

ಎಲ್ಲಾ ತುಗೋತೆವಿ saree ತುಗೋತೆವಿ. ಏ ನಾವು ಮಾಡ್ತೇವ್ರಿ ಅದ ಯೇಸು ಕ್ರಿಸ್ತನ ಜನನದ ಸಂಕೇತ ಅಂತ ಅಂದ ಗೊದ್ಲಿ ಮಾಡ್ತಾರಿ. ಆಹ್ ಅದನ್ನು ಮಾಡಿರ್ತೆವ ನೋಡ್ರಿ ನಮ್ಮ ಮನ್ಯಾಗ.

ಆಹ್ ಆಹ್ ಕ್ರಿಸ್ತನದ ಜನನದ ಅಂತ ಅಂದ ಗೊದ್ಲಿ ಮಾಡಿ ಆಹ್ ಅದಕು ಎಲ್ಲಾ lighting ಹಾಕಿ.

ಆಹ್ Christmas tree ತಂದ ಅದ್ಕು ಎಲ್ಲ ready ಮಾಡಿ ಎಲ್ಲಾ ಮಾಡ್ತೇವ ನಾವು. ಎಲ್ಲಾ ಆಹ್ ಹೌದ್ರಿ ನಿವೇನ ತಗೊಂಡ ಬರ್ತೆರಿ Christmas tree ನಮ್ದ ಅಂತ್ರು ಇಲ್ಲೆ ಐತ್ರಿ ನಾವ ಬೆಳಸಿದ್ದನ ಗಿಡಾ ಐತ್ಯಾ ಬಾಗಲ್ದಾಗ ಅದಕ್ಕನ decoration ಮಾಡ್ಬಿಡ್ತೇವಿ. ಆಹ್ ನಾವು ತುಗೊಂಡ ಬಂದೇವ್ರಿ ಗಿಡಾ ಬೇಕ ಬೇಕ ನಮಗ ವರ್ಷಕ್ಕ ಒಂದ ಸರ್ತಿ ಅಂತ ಹೇಳಿ.

ನಮ್ದ ಗಿಡನ ಬೆಳ್ಸಿ ಬಿಟ್ಟೆವ ಹಿಂಗಾಗಿ ಗಿಡಕ್ಕದ ಮಾಡಿ ಬಿಡ್ತೇವ ಎಲ್ಲ.

ಅಯ್ಯ ಮತ್ತ ಅದ rose cake ಮಾಡ್ತಿರ ಇಲ್ಲೊ?

ಹೌದ ಹೌದ ನಿವೇನ cake ಮನ್ಯಾಗ ಮಾಡ್ತೀರೊ ಅಥವಾ ಹೊರಗಿಂದ ಏನಾದ್ರು ತುಗೊಂಡ ಬರ್ತಿರೊ? ಇಲ್ಲ ಇಲ್ರಿ cake ಮಾತ್ರಾ ಹೊರಗಿಂದ ತಗೊಂದ ಬರ್ತೀವಿ. ಹ್ಮ ನಾವು ಅಷ್ಟರಿಪಾ ಮೊದಲು ಎಲ್ಲ ಮನ್ಯಾಗ ಮಾಡ್ತಿದ್ವಿ ಅದ ಒಂದ ಸ್ವಲ್ಪ ಏನಾರಾ ಇದು ಇದು ಹದಾ ಕೆಟ್ಟ ಹೋಗ್ಬಿಡ್ತೇತ್ರಿ ಅದ ಮತ್ತ.

ಆಹ್ ಚೊಲೋ ಆತ ಚೊಲೋ ಇಲ್ಲ ಅಂತ ಅಂದ್ರ ಹದಾ ಕೆಟ್ತಪಾ ಅಂತ ಅಂದ್ರ ನಾ ಒಲ್ಲೆ ನಿ ಒಲ್ಲೆ ಮಾಡ್ತಾರ ಎಲ್ಲಾರು. ಉಳದ ಬಿಡ್ತೇತಿ ಅದೆಲ್ಲಾ.

ಕೆಡಸಿರ್ ಹ್ಮ ವರ್ಷಕ್ಕ ಒಂದ ಹಬ್ಬ ಬಂದೇತಿ ನಿಂಗ ಏನ cake ಮಾಡಾಕ ಬರಾಂಗಿಲ್ಲಾ ಸುಮ್ನೆ ಮಾಡ್ತಿ ಏನ ನೀ ಅಂತ ಹೇಳಿ.

ಹ ನಾನ್ ಚೆನ್ನಾಗಿದೀನ್ ನಿನ್ ಹೇಗಿದ್ಯ? ಹ ಚೆನ್ನಾಗಿದೀನಿ ತಿಂಡಿ ಮಾಡ್ದಾ?

ನೆನ್ನೆ ಬತ್ತೀನಿ ಅಂದಲ್ಲ ಹಬ್ಬಕ್ಕೆ ದೀಪಾವಳಿಗೆ.

ಇಲ್ಲ ಕಣೆ ಈ ಸರಿ ಬರದಕ್ ಆಗಲ್ಲ ನಮ್ಮನೆಲೆ ಮಾಡ್ತಾರೆ ಈ ಸರಿ ಆದ್ರಿಂದ ಬರೋಕ್ ಆಗ್ತಾ ಇಲ್ಲ.

ಎ ನಾನೇನ್ ಬರಲ್ಲ. ಕೇಳ್ದೆ ಇವತ್ತೇ ಅಲ್ವಾ ಹಬ್ಬ ಅದಕ್ಕೆ ಕೇಳ್ದೆ.

ನಾನ್ ಬರ್ಬೇಕು ಅನ್ಕೊಂಡಿದ್ದೇ but ನಮ್ಮನೇಲೆ ಜೋರಾಗ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನಾನ್ ಬರ್ತಾ ಇಲ್ಲ ಈ ಸರಿ.

ಹೌದು ಈ ಕಡೆ ತುಂಬಾ special ಆಗ್ celebrate ಮಾಡ್ತಾರೆ.

ಆ ನಮ್ಮೂರ್ಲು ಬೇರೆ ವರ್ಷಕ್ಕಿಂತ ಈ ವರ್ಷನೇ ಒಂದ್ ಸ್ವಲ್ಪ grand ಗೇ ಮಾಡ್ತವ್ರೆ.

Arrangements ಎಲ್ಲಾ? ಎ ದೇವ್ಸ್ಥಾಕ್ಕೆಲ್ಲ lighting arrangements ಎಲ್ಲಾ ಹಾಕೋವ್ರೆ ಆಮೇಲೆ candles ದೀಪ ಎಲ್ಲಿಂದ ಅಲಂಕಾರ ಮಾಡೋವ್ರೆ.

ಹೌದಾ ಇಲ್ಲೂ ಅಷ್ಟೇನೆ ಎಲ್ಲಾ ಕಡೆ ತುಂಬಾನೆ ಜೋರಾಗ್ celebrate ಮಾಡ್ತಿದಾರೆ. ಈ ಸರಿ ಪಟಾಕಿ ಜಾಸ್ತಿ ಇದಾಗ್ತಿದೆ. sound ಬರ್ತಿದೆ. ಹೂ ಹೌದು ಅಮೇಕೆ ರಾತ್ರೀನೇ ಹೋಗಕ್ ಚಂದಾ ನೋಡಕ್ಕೆ ಅಲ್ಲಿ.

Night ಏ ತಾನೇ ತುಂಬಾ special ಅದು. ಹೂ ಹೌದು ಆಮೇಲೆ ರಂಗೋಲಿ ಎಲ್ಲಾ ಬಿಡ್ತಾರೆ ಚೆನ್~ ಚೆನ್ನಾಗಿರತ್ತೆ.

colourful ಆಗಿರತ್ತೆ ಮಾತ್ರ. ಉ ಅದ್ರ ಮೇಲೆಲ್ಲಾ ದೀಪಗಳ್ನೆಲ್ಲಾ ಇಟ್ಬಿಟ್ಟು. ಹ ಹೂಗಳ್ನೆಲ್ಲಾ ಹಾಕಿರ್ತಾರೆ ಚೆನ್ನಾಗಿರತ್ತೆ ಒಬ್ಬಬ್ಬರ್ ಮನೇಲಿ ಒಂದೊಂದ್ತರ ರಂಗೋಲಿ ಬಿಟ್ಟಿರ್ತಾರೆ.

ಹೌದಾ ಈ ಸರಿ ನಿಮ್ಮನೇಗ್ ಯಾರು guest ಗಳ್ ಬರಲ್ವ?

ಆ . ಏನಿಲ್ಲ . ಹಬ್ಬದಡ್ಗೇನೇ .

ಓ. ಇದು ಕಟ್ಟಿದಾರ?

ಹ ಕಟ್ಟಿದಾರೆ ವರ್ಷ ವರ್ಷ ಕಟ್ಲೇಬೇಕಲ್ಲ ಅದೇ ತಾನೇ main .

ಉ ಹೌದು ಎಷ್ಟ್ ಕಟ್ಟಿದಾರೆ?